ಸಮಾಜ ಕಲ್ಯಾಣ ಸ್ಕೀಮಗಳಲ್ಲಿ ತುಂಬಾ ಅನುಕೂಲತೆಗಳಿದೆ ಯಾಕಂದ್ರೆ ಕಲ್ಯಾಣ ಇಲಾಖೆಯಲ್ಲಿ ಇರತಕ್ಕಂತಾಹ ಸರ್ಕಾರಿ ಸ- ಸಚಿವರು ಸಹಾ ಇರ್ತಾರೆ. ಸಚಿವರಿಗೆ ಬೇಕಾಗಿದ್ದ ಒಂದು ಅನುಕೂಲತೆಗಳು ಮತ್ತು ಜನರಿಗೆ ಬೇಕಾದ ಅನುಕೂಲತೆಗಳು ಎಲ್ಲವೂ ಸೇರಕಂಡ--